ಹಾ ಕ್ಯಾಮೆರಾ ಎಲ್ಲ ಮನೇಲೆ ಇರಬೇಕಾದ್ರೆ ನಾವು--

ಆ ಎಲ್ಲ ಎಲ್ಲ ಹೊಸ ಹೊಸ ಐಟಂ ಗಳ ಐಟಂ ಗಳ ರೀತಿಯಲ್ಲಿ--

ಮೊದಲೆಲ್ಲ ಕೆರೆ ನೀರಿನೆಲ್ಲ ನೀರ್ ಅದೇ ನೀರಲ್ಲೇ ಬಳಸಿ ಅದೇ ನೀರಲ್ಲೇ ಬ--

ನಾವೊಂದು ಸಿಸ್ಟಮ್ ಲಿ ಕ್ಯೂ ಸಿಸ್ಟಮ್ ಲಿ ಯಾವುದೇ ಒಂದು ರೇಷನ್ ರೇಷನ್ ಗಾಗ್ಲಿ ರೇ--

ಆದ್ರೆ ಆಟೋ ಜೋ ಆಟೋ ದಲ್ಲಿ ಹೋಗ್ಬೇಕಾದ್ರೂನು ನಮಗೆ--

ತೈಲ ಅದೆಲ್ಲ ಆರೋಗ್ಯಕ್ಕೆಲ್ಲ ಒಳ್ಳೇದು ನಮಗೆ ತಿನ್ಬೇಕು ಅನ್ಸುತ್ತೆ ಆದ್ರೂ ಸಿಕ್ತ ಇಲ್ಲ.

ಹಾ ಸ್ವಲ್ಪ ತೊಂದರೆ ಇರುತ್ತೆ ವಾತಾವರಣ ಕೂಡ ನಮಗೆ ಅಷ್ಟೊಂದು ಚೆನ್ನಾಗಿರಲ್ಲ ಮರ ಇದ್ರೇನೆ ಚೆನ್ನಾಗಿ ಅದರ ಹಾಗಾಗಿ--

ಫಿಲ್ಟರ್ ಮಾಡಿ ಕುಡಿಯಕೆ ಹೆದರ್ತಾರೆ ನೀರು ಕುಡಿಯಕೆ ಬಿಟ್ರೆ ಅದು--

ಹಮ್ ಜೋಕಾಲಿಯಲ್ಲಾಗ್ಲಿ ಜಾರುಬಂಡಿಯಲ್ಲಾಗಲಿ ಆಮೇಲೆ ಒಳ್ಳ ಹಮ್ ಒಳ್ಳೆಯ ಇದು--